ಸರ್ಕಾರದವ್ರು ಪಾಪ ಮನೇಲಿ ಸಾಕಾಗಿ ಬೇಜಾರಾಗಿ ಕೈ ಕಾಲು ನೋವ್ ಅಂದ್ಬಿಟ್ಟು ಪಾರ್ಕ್ಗೆ ಹೋಗಿ ವಾಕ್ ಮಾಡತಾರೆ ನಾಲ್ಕ್ ಜನ ಫ್ರೆಂಡ್ಸ್ ಕುತ್ಕೊಂಡು ಮಾತಾಡ್ತಾರೆ ಅವ್ರ್ ಮನೆ ಬಗ್ಗೆ ಅವ್ರ ಸಂಸಾರದ್ ಬಗ್ಗೆಮಾತಾಡಿ ಹಗುರ ಮಾಡ್ಕೊಂಡು ಮನೆಗ್ ಬಂದು ಅಬ್ಬಾ ಇವತ್ತು ನ ಹಗುರ ಎಸ್ಟಾಯ್ತು ಅಂತ ಅವ್ರ್ ಹೆಂಡ್ತಿ ಜೊತೆ ಹೇಳೋವಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಸರ್ .

ಸೇಬಿನ ಅಂಗಡಿಗೆ ಹೋದೆ ನಮ್ ಹೆಂಡ್ತಿ ಪ್ರೇಗ್ನನ್ಟ್ ನೂರಾ ಎಂಬತ್ತು ರೂಪಾಯಿ ಹೇಳಿದ್ರು ಸೇಬು ಆಹ್ಹ್ ಮೈಸೂರ್ ಚಿಕ್ ಮಾರ್ಕೆಟ್ ಹತ್ರ ನಾನು ಕುಡಿದ್ ಎಣ್ಣೆ ಹೊಡೆದ್ ಜ್ಞಾನದಲ್ಲಿ ತಗೊಂಡೆ ಆಹ್ಹ್ ತಗೊಂಡು ಅವ್ನ್ ಕವರ್ ನ ಇಂಚಿಡ್ ಮಾಡಿ ಎಕ್ಸ್ಚೇಂಜ್ ಮಾಡ್ ಕೊಟ್ಟ.

ಆಹ್ಹ್ ನಮಗೆ ಸ್ವಲ್ಪ ಒಳ್ಳೆ ಗಾಳಿ ಬೀಸ್ಲಿ ಆರೋಗ್ಯ ನಮಗೆ ಬರ್ಬಾರ್ದು ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಖಾಲಿ ರೋಡ್ ಅಲ್ಲಿ ಸೈಡ್ ಅಲ್ಲಿ ಮರಗಳು ಹಾಕೋದು ಅಂತ

ಮಾಲ್ಲ್ಗಳಲ್ಲಿ ಗಾಂಧಿನಗರ್ ಮಾಲ್ ದೊಡ್ಡದು ಅದ್ಕಿಂಥ ದೊಡ್ಡದು ನಮ್ಮ ಈ ಕುದ್ರೆ ರೈಸ್ ಕೋರ್ಸ್ಹ ತ್ರ ಇದೆ ಆಹ್ಹ್ ಮೈಸೂರ್ ಮಾಲ್ ಅಂತ ಅಲ್ಲಿ ಆ ಮಾಲ್ಗಳಿಗೆ ಹೋಗಿದ್ದೀನಿ ಅದು ಬಿಟ್ರೆ ಮೂರ್ ಗೋಲ್ಗಳಿಗೆ ಹೋಗಿದ್ದೀನಿ ದೊಡ್ ದೊಡ್ ಮೂರ್ ಗೋಲ್ಗಳಿಗೆ ಹೋಗಿದ್ದೀನಿ ಅದ್ಕಿಂಥ ಇನ್ -

ಚರ್ಚ್ ಹತ್ರ ಮುಂಭಾಗ ಅದ್ರಲ್ಲಿ -

ಒಳ್ಳೇದು ಇಲ್ಲಿ ನಮ್ಮ ಹೊರಗಡೆ ಅವ್ರು ಬಂದು ನಮ್ಮ ಮೈಸೂರಿನಲ್ಲ ತುಂಬಾ ಒಳ್ಳೊಳ್ಳೆ ಹೋಟೆಲ್ಗಳಿವೆ ಒಳ್ಳೊಳ್ಳೆ ರೂಮ್ಗಳಿವೆ ಮೈಸೂರ್ ಪ್ಯಾಲೇಸ್ ಮೈಸೂರ್ ಹೋಟೆಲ್ ಅಂತ ಒಂದಿದೆ ಅದು ತುಂಬಾ ಹಳೆ ಹೋಟ್ಲು ಆದ್ರುವೇ ಒಳ್ಳೆ ಶಿಸ್ತಾಗಿದೆ ಚೆನ್ನಾಗ್ ನೋಡ್ಕೋತಾರೆ ಚೆನ್ನಾಗೇ